ಭರತನಾಟ್ಯ ಅನ್ನೋದು ಒಳ್ಳೆ ಕಲೆ ಅದು. ಅದು ಆಗಿನ ಕಾಲದಿಂದಾನು ಅ ಒಳ್ಳೆ ಕಲೆ ಆಗೈತೆ. ಮತ್ತೆ ಈಗ್ಲೂ ಆ ಕಲೆನಾ ಮುಂದ್ವರಿಸ್ಕೊಂಡ್ ಹೋಗಿದಾರೆ.

ಭರತನಾಟ್ಯ ಅನ್ನೋದು ಒಳ್ಳೆ ಕಲೆ ಅದು. ಅದು ಆಗಿನ ಕಾಲದಿಂದಾನು ಅ ಒಳ್ಳೆ ಕಲೆ ಆಗೈತೆ. ಮತ್ತೆ ಈಗ್ಲೂ ಆ ಕಲೆನಾ ಮುಂದ್ವರಿಸ್ಕೊಂಡ್ ಹೋಗಿದಾರೆ.

ಎದುರಾ ಮನುಷ್ಯ ಬಂದನಾ ಹಾಲ್ ತಗೋಕ--

ಅಹ್ ಅದ್ರಲ್ಲೇ ಹೋಗುದು ಅದ್ರಲ್ಲೇ ಬರೋದು.

ಈ ಚಿತ್ರನು ನೋಡಬಹುದೇಂದ್ರ ಇಲ್ಲಿ ಒಂದು ಸ್ಟೇಜ್ ಕಾಣಿಸಲು ಬರುತ್ತಿದೆ.

ಇದು ನಮ್ಮ ಉರಗ ನಿಂತವು ಹೋಟೆಲ್ ನ್ಯಾಗ್ ಸಿಗತ್ವ ಈ ತರದ ಬಿರಿಯಾನಿ--

ಎಲ್ಲ ಜನಗಳು ತಳದಾಗ ಹೊಂಟ್ರ ದರ್ಶನ ತಗೋಳಕ ದೇವ್ರಿಂದು ಈ ಕಡೆ ಎಲ್ಲ ಷಡ್ ಹೊಡೆದರ.

ಇದು ಗಿಫ್ಟ್ ಶಾಪ್ ಅಂದು ಅಲ್ಲ ಇಲ್ಲೆಲ್ಲಾ ಗೊಂಬಿಗಳು ಇಟ್ಟವೇ ಮಾರಕ.

ಒಂದು ಹುಡುಗ ಫೋಸ್ ಕೊಡೋಕ್ ನಿಂತನ ಮಿರರ್ ನ್ಯಾಗ.

ಇದು ಒಂದು ತಾಳ್ಮೆ ಮಂಚ--

ಇಲ್ಲಿ ಫುಲ್ಲು ಟ್ರಾಫಿಕ್ ಆಗೇದ. ಒಂದುಕ್ಕೊಂದು ಹೋಗಕ್ಕೆ ರೋಡ್ ಎ ಇಲ್ಲದಂಗ್ ಆಗೇದ. ಫುಲ್ ಮಳೆ ಬಂದ್ ಬಿಟ್ಟದ.

ಇನ್ನು ಸ್ಮಾರ್ಟ್ ಸಿಟಿ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ನೀವು ಏನು ನೋಡಿಲ್ಲ ಅಂದ್ರುನು ಲಾಸ್ಟಿಗಿ ನೋಡಿರದು ಎಲ್ಲಾ ನೋಡ್ತಿರಂದ್ರ ಬಿಲ್ಡಿಂಗ್ ಗಳು ಅದಕ್ಕಿಂತ ಒಂದು ಬಲ ಇರ್ತಾವ ನೌನ ನಾನ್ ಮುಂದ ನಿನ್ ಮುಂದ ಅಂದಾಗೆಸಿ ಹ್ಯಾಂಗ್ ಹೊನ್ತೀರ್ತವ.

ಹುಡುಗುರಿಗ ಆಡಾಕ್ ಹಚ್ಯಾರ್ ಏನೊ ಗಾದಿಗೊಳ್. ಇರ್ತಾವ ಅವ್ ಏನೇನೋ ಕಲರ್ ಕಲರ್ ಲೈಟ್ಸ್ ಗೇಟ್ಸ್. ಭಾಳ್ ಚಂದ್ ಚಂದ್ ಇರ್ತಾವ ಹುಡುಗುರಿಗ್ ಆಡಾಕ್. ಹುಡುಗುರ್ ಭಾಳ್ ಎಂಜಾಯ್ ಮಾಡಾಕ ಏನರ ತಗಕ ಭಾಳ ಉಸ್ ಆಕ--